ಒಂದು ಗಾರೆ ಕೆಲಸ ಅಂದ್ರೆ ಗಾರೆ ಕೆಲ್ಸದಲ್ಲಿ ಒಂದು ಮೇಸ್ತ್ರಿ ಇರ್ತ್ತರೆ ಮೇಸ್ತ್ರಿ ಅಲ್ಲಿ ಒಂದು ಐದು ಜನನೋ ಆರು ಜನನೋ ಇರ್ತಾರೆ ಅವರು ಸಹ ಎಲ್ಲ ಒಂದು ಬಿಲ್ಡಿಂಗ್ ಒಂದು ತಯಾರ್ ಮಾಡ್ಬೇಕು ಅಂದ್ರೆ--

ಮತ್ತೆ ಆ ಎಲ್ಲರು ಸಹ ಪಾರ್ಕ್ ಕ್ಕಿಗೆ ಬಂದ್ರೆ ತುಂಬಾ ನೇ ಖುಷಿ ಪಾಡ್ತಾರೆ .

ಲೋಟ ಮನೇಲಿ ಇಲ್ಲ ಅಂದ್ರೆ ಯಾವದೇ ಕೆಲಸ ಮಾಡೋಕ್ಕೆ ಆಗೋಲ್ಲ. ನೀರು ಕುಡಿಯೋಕ್ಕೆ ಆಗೋಲ್ಲ--

ನವಿಲು ನಮ್ಮ ರಾಷ್ಟ್ರ ಪಕ್ಷಿ ಆ ನವಿಲು ನಿಜಕ್ಕೂ ತುಂಬಾ ಚೆನ್ನಾಗಿ ಇರುತ್ತೆ ಅದರುದ್ದು ಕಣ್ಣ್ ಆಗ್ಲಿ ಬಣ್ಣ ಆಗ್ಲಿ ತುಂಬಾ ನೇ ಚೆನ್ನಾಗಿ ಇರುತ್ತೆ.

ನಮ್ಮ್ ಊರಿನಲ್ಲಿ ಒಂದು ಅಂತ ಇದೆ ಅದರಲ್ಲಿ ಆಟ ಆಡ್ತಾರೆ ಮಕ್ಕಳು ಕ್ರಿಕೆಟ್ ಆಡ್ತಾರೆ ವಾಲಿಬಾಲ್ ಆಡ್ತಾರೆ.

ಆ ದೇವಸ್ಥಾನದ ಹತ್ರ ಎದುರುಗಡೆ ನಿಂತ್ಕುಂಡು ನಮನ್ನ ನೋಡ್ತಾಯಿದ್ರೆ ಆ ಸುತುವೆ ಪಳ ಪಳ ಲೈಟ್ ಇಂದ ಹೊಳಿತಾ ಇರುತ್ತೆ ತುಂಬಾ ನೇ ಖುಷಿಯಾಗಿ.

ಎಲ್ಲ ಕಸ ಎಲ್ಲಿ ಆದ್ರೂ ಅಲ್ ಹಾಕ್ಬಾರ್ದು ಒಂದ್ ಪ್ಲಾಸ್ಟಿಕ್ ಚುರ್ ಆಗ್ಲಿ ಯಾವುದೇ ಮಕ್ಕ್ಳು ಅಂಗಳದಲ್ಲಿ ಅಲ್ಲಿ ಇಲ್ಲಿ ಪ್ಲಾಸ್ಟಿಕ್ ಚುರ್ ಎಲ್ಲ ಹಾಕಿದ್ರೆ--